ಈ ಚಿತ್ರದಲ್ಲಿ ಕಾಣಿಸುತ್ತಿರುವುದು ಒಂದು ದೇವಸ್ಥಾನ ಚಿತ್ರ ಇಲ್ಲಿ ಅನೇಕರು ಬಂದು ದೇವಸ್ಥಾನಕ್ಕೆ ಪೂಜೆಯನ್ನು ಮಾಡಿಸಿಕೊಂಡು ಹೋಗತ್ತಾರೆ ಇಲ್ಲಿ ಒಂದು ಸ್ತಬ ಕಾಣಿಸುತ್ತಿದೆ ಹಾಗೂ ಒಂದು--

ಈ ಚಿತ್ರದಲ್ಲಿ ಕಾಣಿಸುತ್ತಾ ಇರುವುದು ಒಂದು ಕಟ್ಟಡ ಎಂದು ಹೇಳಬಹುದು ಇಲ್ಲಿ ಅನೇಕ ಕೊಠಡಿಗಳು ಕಾಣಿಸುತ್ತಿದೆ ಇದು ಒಂದು ರಸ್ತೆಯಿಂದ ಚಿತ್ರವನ್ನು ತೆಗೆದಿದ್ದಾರೆ.

ಕೆಲಸವನ್ನು ಮಾಡುತ್ತಿದ್ದಾರೆ ಒಬ್ಬರು ನಿಂತುಕೊಂಡು ನೋಡುತ್ತಿದ್ದಾರೆ ಒಬ್ಬರು ಏನು ಯೋಚನೆ ಮಾಡುತ್ತಿದ್ದಾರೆ ಅವರು ಮಾಲೀಕ ಎಂದು ಹೇಳಬಹುದು ಅಥವಾ ಗಾಡಿಯ ಮಾಲಿಕ ಎಂದು ಕೂಡ ಹೇಳಬಹುದು.

ಗುಲಾಬಿ ಬಣ್ಣದ ಬಟ್ಟೆಯನ್ನು ಹಾಕಿದ್ದಾರೆ ಇಲ್ಲಿ ಎಲ್ಲರೂ ಇನ್ನು ತಯಾರ್ ಮಾಡುತ್ತಿದ್ದಾರೆ ಮೂ ಇದು ಸಂಜೆಯ ಮೇಲೆ ನಡೆಯುವ ಕಾರ್ಯಕ್ರಮ ಎಂದು ಹೇಳಬಹುದು

ಈ ಚಿತ್ರದಲ್ಲಿ ಕಾಣಿಸುತ್ತಿರುವುದು ಒಂದು ಆಯುಧಗಳ ಚಿತ್ರ ಎಂದು ಹೇಳಬಹುದು ಇದನ್ನು ಕಬ್ಬಿಣದಿಂದ ಮಾಡಿದ್ದಾರೆ ಕಪ್ಪು ಬಣ್ಣದಲ್ಲಿ ಇದೆ.

ಈ ಚಿತ್ರದಲ್ಲಿ ಕಾಣಿಸುತ್ತಿರುವ ಒಂದು ವ್ಯಾಯಾಮ ಮಾಡುವ ಒಂದು ಕಚೇರಿ ಎಂದು ಹೇಳಬಹುದು ಇಲ್ಲಿ ಯಲ್ಲ ಪುರುಷರು ಮಹಿಳೆಯರು ಬಂದು ಇಲ್ಲಿ ಅಹ್ ತಮ್ಮ ದೇಹವನ್ನು--